ಇಲ್ಲಿ ತುಂಬಾ ದೊಡ್ಡದಾದ ಕಾರುಗಳು ಇದ್ದು ತುಂಬಾ ವಿಧವಿಧ ಕಲರ್ ಬಣ್ಣದ ಅ ಬಣ್ಣವನ್ನು ಹೊಂದಿವೆ.

ಇಲ್ಲಿ ಪ್ರತಿ ವಿ ವರ್ಗದ ವಿದ್ಯಾರ್ಥಿಗಳಿಗು ಪುಸ್ತಕ ದೊರೆಯುತ್ತಿದೆ.

ಚಲನೆ ಮಾಡುವಾಗ ಯಾವಾಗಲೂ ಹೆಲ್ಮೆಟ್ ಧರಿಸಿ.

ಇದು ಸೆರಾಮಿಕ್ ಟೀ ಕಪ್ಪು ಗಳು.

ಒಬ್ಬ ಹುಡಗ ಕಲ್ಲಿನ ಮೇಲೆ ಕೂತಿದ್ದಾನೆ

ಅವನು ಕಪ್ಪು ಬಣ್ಣದ ಟೋಪಿಯನ್ನು ಹಾಕಿದ್ದಾನೆ.

ಒಬ್ಬ ಹುಡುಗ ದೇವಸ್ಥಾನದೊಂದಿಗೆ ಅವನ ಸೆಲ್ಫಿ ತೆಗೆದುಕೊಳ್ಳುತಿದ್ದಾನೆ.

ಇದು ಒಂದು ಜಿಮ್ ಎಲ್ಲರೂ ಇಲ್ಲಿ ಯೋಗ ಮಾಡುತ್ತಿದ್ದಾರೆ.

ಇದು ಒಂದು ಕಾಲೇಜಿ ನ ಕ್ಲಾಸ್ ರೂಮ್ .

ಮ- ಮನೆಯ ಮಾಡಿಯ ಮೇಲೆ ಬಟ್ಟೆಯನ್ನು ಒಣಗಾಕಿದ್ದಾರೆ.

ಇಲ್ಲಿ ವಿವಿಧ ಬಗೆಯ ಮೀನುಗಳು ಲಭ್ಯವಿವೆ.

ಮೀನು ಖರೀದಿಸಲು ಜನರು ಸಾರಥಿ ಸಾಲಿನಲ್ಲಿ ನಿಂತಿದ್ದಾರೆ.

ಮತ್ತು ಅಲ್ಲಿ ಎರಡು ಕಸ ಡಬ್ಬವಿದೆ ಕಸವನ್ನು ಹಾಕಲು.

ಮೇ ಇದು ಯಾವುದೋ ಕೆರೆ ಇರಬಹುದು ಮತ್ತು ಅಲ್ಲಿ ಒಂದು ಫ್ಲೈಒವರ್ ಕಾಣುತ್ತಿದೆ.

ಇದು ಯಾವುದೋ ಖಾಸಗಿ ಆಸ್ಪತ್ರೆಯಾಗಿದ್ದು ಅದರ ಹೆಸರು ಬಿ_ಎಂ_ಎಸ್ ಆಸ್ಪತ್ರೆಯೆಂದು--

ಇಲ್ಲಿ ಒಂದು ಕೆಂಪದಾದ ಡಿಯೋ ಗಾಡಿ ನಿಂತಿತು ಮತ್--

ಇಲ್ಲಿ ಯುವಕ ನೀಲಿ ಬಣ್ಣದ ಟೀ ಶರ್ಟ್ ಅನ್ನು ಧರಿಸಿ ಫೋನಿನಲ್ಲಿ ಯಾರಜೊತೇನೋ ಮಾತಾಡುತ್ತಿದ್ದಾನೆ.

ಮತ್ತ್ ಇದು ಹುಲ್ಲಿನ ಗ್ರೌಂಡ್ ಆಗಿ ಅಂದರೆ ಆಟ ಮಂದಿ--

ಆ ಮಲ್ಲಿಗೆ ಕೆಂಡಸಂಪಿಗೆ ಗುಲಾಬಿ ರೋಜಾ ಚೆಂಡುವಗಳೆಲ್ಲ ಕಾಣುತ್ತಿದ್ದು.

ಆ ಚಿಕ್ಕದಾದ ಆಟೋಗಳು ನಿಂತಿವೆ ಲಗೇಜ್ ಆಟೋಗಳು--

ಇಲ್ಲಿ ಇಬ್ಬರು ಯುವಕಿ ಮತ್ತೆ ಯುವಕರು ಓಡಾಡುತ್ತಿದ್ದಾರೆ ಮತ್--

ಕುರ್ಸಿ ಯ ಮೇಲೆ ಇಬ್ಬರು ಯುವಕರು ಕೂತಿದ್ದಾರೆ.

ಯಾಕೆಂದರೆ ಬಲೂನಗಳನ್ನೆಲ್ಲ ಕಂಬಕ್ ಕಟ್ಟುತ್ತಿದ್ದಾರೆ ನೀಲಿ ಮತ್ತೆ ಬಿಳಿ ಬಲೂನಗಳನ್ನ--

ಇದು ಯಾವುದೊ ದೊಡ್ಡಾದಾದ ಫ್ಯಾಕ್ಟರಿ ಎಂದು ಅನ್ನಿಸುತ್ತಿದೆ.

ಈ ಕಾರ್ ಪಾರ್ಕಿಂಗ್ ತುಂಬಾನೇ ನಿಶಬ್ದವಾಗಿದ್ದು ತಣ್ಣಗೆ ಇದ್ದುಅ ತಂಪಾನು ಸವಿಯಲು ಕೆಂಪು ಬಟ್ಟೆಯನ್ನು ಧರಿಸಿ ಒಬ್ಬ ಅಂಕಲ್ ಫೋನಲ್ಲಿ ಮಾತನಾಡುತ್ತಿದ್ದಾನೆ.

ಕಾರಿನ ಮುಂದೆಗಡೆ ಇರುವ ಎರಡು ಟೈರನ್ನು ಬಿಚ್ಚಿ ಇವಾಗ ಸೈಡ್ ಗೆ ಎಸೆದಿದ್ದಾನೆ.

ಅ- ಲೆಂಟ್ ಆನ್ಲೈನ್ ಮಾರ್ಕೆಟ್ ಎಂದು ಕೂಡ ಬರೆದಿದೆ.

ಮತ್ತು ದೂರದಲ್ಲಿ ಒಬ್ಬ ಯುವಕ ಇದ್ದು ಅವನು ತಮ್ ಎನ್ ತನ್ನ ಎಡಗಡೆಗೆ ನೋಡುತ್ತಿದ್ದಾನೆ.

ಅದರ ಮೇಲೆ ಆಂಗ್ಲ ಪದಗಳಲ್ಲಿ ಆಂಗ್ಲ ಅಕ್ಷರಗಳಲ್ಲಿ ಬರೆದಿದ್ದು--

ಇದು ಯಾವುದೋ ಗ್ರೇ ಕಲರ್ ಆ- ವರ್ಣ ಕಾರ್ ಆಗಿದ್ದು --

ಒಬ್ಬಳು ಕೈಯನ್ನು ಕೆಳಗೆ ಮೇಲೆ ಮಾಡಿದ್ದಾಳೆ.

ಇದು ಯಾವುದು ಹೋಟೆಲ್ ನಂತೆ ಕಾಣುತ್ತಿದೆ ಅಲ್ಲಿ ಒಂದು ಯುವಕ ಯುವತಿ ಅಂದರೆ ಜೋಡಿಗಳು ಅಂಕಲ್ ಆಂಟಿ ಕೂತಿಕೊಂಡು--

ಮತ್ತು ಇದು ಗಾಜಿನ ಬಿಲ್ಡಿಂಗ್ ಆಗಿದ್ದು ಇಲ್ಲಿ ರಾಜ್ ಐ_ಎ_ಎಸ್ ಸ್ಟಡೀಸ್ ಸರ್ಕಲ್ ಎಂದು ಬರೆದಿದ್ದು --

ಇಲ್ಲಿ ಹಲವಾರು ರೋಗಿಗಳು ಮತ್ ಹಾಗು ವೈದ್ಯರು ಓಡಾಡುತ್ತಿದ್ದಾರೆ.

ಒಬ್ಬ ನೀಲಿ ಶರ್ಟು ಮತ್ತೆ ಒಬ್ಬ ಮಹಿಳೆ ನೀಲಿ ಟೀ ಶರ್ಟ್ ಅನ್ನು ಧರಿಸಿದ್ದಾರೆ.

ಆ ವಾವ್ ಚಿಕನ್ ಜಿನ ಅಡ್ವೆರ್ಟೈಸ್ಮೆಂಟ್ ಅನ್ನು ಹಾಕಿದ್ದಾರೆ.

ಇದು ಖಾಲಿಯಾಗಿದ್ದು ಮತ್ತೆ ಅಲ್ಲಿರುವ ಟಿ_ವಿ ಮಿಷಿನುಗಳು ಎಲ್ಲ ಆಫ್ ಇದ್ದಾವೆ.

ಬಾನೆಟ್ ಅನ್ನು ಮೇಲಗೆ ಎತ್ತಿ ಕಾರ ನ್ನು ಕೂಡ ಸ್ವಲ್ಪ ಎತ್ತರ ಮಾಡಿ--

ಒಬ್ಬ ಹುಡುಗ ಯಾವ್ದೋ ಯುವಕ ಏನನ್ನು ತಿನ್ನುವುದನ್ನು ನೋಡುತ್ತಿದ್ದಾನೆ.

ಆ- ಇದು ಮಸೀದ್ ಆಗಿದ್ದು ಮುಸ್ಲಿಮರು ಎಲ್ಲರೂ ಹೋಗಿ ಅಲ್ಲಿ ಪೂಜೆಯನ್ನು ಮಾಡುತ್ತಿದ್ದಾರೆ.

ಕೇಳುವ್ರ್ ತಲೆಯನ್ನು ಬಗ್ಗಿಸಿ ಸೀದಾ ಮಲಗಿದ್ದಾರೆ.

ಇದು ಯಾವುದೋ ಓ- ಪ್ಲೇ ಗ್ರೌಂಡ್ ಆಗಿದ್ದು ಕ್ರೀಡಾತಣ ವಾಗಿದ್ದು--

ಪಕ್ಕದಲ್ಲಿ ಮೆಟ್ಟಿಲುಗಳು ಇದ್ದು ಆ ಮೆಟ್ಟಿಲುಗಳ ಪಕ್ಕ ಒಂದು ಮರ ಇದ್ದು--